ಆಹ್ಹ್ ಡ್ಯಾಮ್ ದು ಮಷೀನ್ ಕಾಣಸ್ತಾ ಇದೆ.

ಅ ಇದು ಒಂದು ಏರ್ಪೋರ್ಟ್ ದೂ ಪಿಕ್ಚರ್ ಇದೆ ನಮಗೆ ಲಗ್ಗೇಜ್ ಕ್ಯಾರಿಯರ್ ವೆಹಿಕಲ್ಸ ಕಾಣುಸ್ತಾಯಿದೆ ಮತ್ತ --

ಗ್ಲಾಸ್ ಕಾಣುಸ್ತಾಯಿದೆ ಮತ್ತ ರೌಂಡ್ ಬಿಲ್ಡಿಂಗ್ ಕಾಣುಸ್ತಾಯಿದೆ ಆಕಾಶ ಕಾಣುಸ್ತಾಯಿದೆ ಮತ್ತ ದೊಡ್ಡ ಟವರ್ ಕಾಣುಸ್ತಾಯಿದೆ ಗ್ರೌಂಡ್ ಕಾಣುಸ್ತಾಯಿದೆ ಮತ್ತ ಜನಗಳು.

ಮತ್ತು ಫ್ಯಾನ್ಸ್ ಕಾಣಸ್ತಾ ಇದೆ ಮತ್ತು ಲೈಟ್ಸ್ ಕಾಣಸ್ತಾ ಇದೆ ಮತ್ತು ವಿಂಡೋಸ್ ಕಾಣಸ್ತಾ ಇದೆ .

ಆಹ್ಹ್ ಇದರಲ್ಲಿ ನಮಗೇ ಟೈಗರ್ ಕಾಣಸ್ತಾ ಐತೆ ಮತ್ತ ಪಿಕೋಕ್ ಕಾಣಿಸ್ತಾ ಐತೆ ಮತ್ತ ಗುಲ್ಫ ಕಾಣಿಸ್ತಾ ಐತೆ ಮತ್ತ ಗೋಟ ಕಾಣಿಸ್ತಾ ಐತೆ ಮತ್ತ--

ಮತ್ತೆ ರೂಫ್ ಕಾಣಿಸ್ತಾ ಇದೆ ಮತ್ತ ಹಿಸ್ಟೊರಿಕ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ.

ಆಹ್ಹ್ ಇದು ಒಂದು ಟ್ರ್ಯಾಕ್ಟರ್ ಒಂದು ಪ್ರಾಜೆಕ್ಟ್ ಇದೆ ಮತ್ತ ನಮಗೆ ಕಾಣಿಸ್ತಾ ಐತೆ ಮತ್ತೆ ಗ್ರೀನ್ ಕಲರ್ ಟ್ರ್ಯಾಕ್ಟರ್ ಕಾಣಿಸ್ತಾ ಇದೆ ಮತ್ತ ಗ್ರಾಸ್ ಕಾಣಿಸ್ತಾ ಐತೆ ಮತ್ತ ಬ್ರಿಡಜ ಕಾಣಿಸ್ತಾ ಇದೆ.

ಮತ್ತೆ ನಮಗೆ ಫ್ಲವರ್ಸ್ ಕಾಣಸ್ತಾ ಐತೆ ಮತ್ತೆ ಸ್ಯಾಂಡಿ ಕಾಣಿಸ್ತಾ ಇದೆ.

ಮತ್ತ ಟೈಯರಿ ದೆ ಮತ್ತ ಬೆರೆ ಬೆರೆದು ಮಷಿನ್ಸ ಇದೆ .

ಮತ್ತು ಆಕಾಶ ಕಾಣಿಸ್ತಾ ಇದೆ ಮತ್ತು ಕ್ಲಾವಡ್ಸ ಕಾಣಿಸ್ತಾ ಇದೆ.

ಮತ್ತು ಹಿಂದ ವಾಲಸ್ ಕನಾಸ್ತಾ ಇದೆ ಮತ್ತು ಬಿಲಾಡಿಂಗ್ಸ್ ಕನಾಸ್ತಾ ಇದೆ ಮತ್ತು ನಮಗೇ ಗ್ರಾಸ್ಗಳು ಕಾಣಸ್ತ ಇದೆ ಸಣ್ಣ ಗ್ರಾಸ್ಗಳು ಮತ್ತ ಮೆಟಲ್ ಕಾರ್ಡ್ ಕನಾಸ್ತಾ ಇದೆ.

ಮತ ಒಂದು ಮನುಷ್ಯ ಕಾಣಿಸ್ತಾ ಆಯತೆ ಮತ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಮತ--